ಎಲ್ಲಾ ಟವರ್ ಇವೆ ಗಿಡ ಮರಗಳಿವೆ ಮತ್ತೆ ಇಲ್ಲೆಲ್ಲ ತೆಂಗಿನಕಾಯಿ ಗಿಡ ಮರಗಳು ಬೋರ್ಡ್ ಹಾಕಿದರೆ ಆಟೋ ಇದೆ. ಇಲ್ಲಿ ಗುಡಿನೂ ಚೆನ್ನಾಗಿದೆ.

ಈ ಕರಾವಳಿ ಕೊಂಡುಬರುವ ಚಿತ್ತ ಅಲ್ಲಿ ಗಾಡಿಗಳು ಬೈಕ್ ಗಳು ಸಮುದ್ರ ಅದೆ ಅಲ್ಲಿ ಎಲ್ಲಾ ಬೋಟ್ನಲ್ಲಿ ಹೋಗತ್ತರಾ ಮನುಷ್ಯರು ಓಡಾಡುತ್ತಾರೆ.